ಅನು ತಡೆಗಟ್ಟ ಬಹುದು ಹಾಗೂ ಫ್ರೆಶ ಹೇರ ಕೂಡ ಜನರೂ ಸೇವಿಸಬಹುದು.

ಜನ ಸಮಾನ್ಯರಿಗೆ ಇಂತಹ ರೋಡ್ಗಳಿಂದ ತುಂಬಾ ಉಪಯೋಗವಾಗು --

ಬಹಳಾ ಸುಂದರವಾಗಿ ಇರುತ್ತದೆ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಕೂಡ ಚೆನ್ನಾಗಿ ಇರುತ್ತದೆ. ಕ್ರಿಸ್ಟಿಯನ್ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕಾರಿಸಿ ಹೂಗುತ್ತಾರೆ